ಇದು ಒಂದು ದೊಡ್ಡದಾದ ಹಳ್ಳಿಯಾಗಿದ್ದು ಇಲ್ಲಿ ಹಲವಾರು ಕುಟುಂಬಗಳು ನೆಲೆಸಿವೆ ಇದು ಅತ್ಯಂತ ಸುಂದರವಾದಂತಹ ಹಳ್ಳಿ.

ಇದು ಈ ಜಗದ ಪ್ರಖ್ಯಾತ ಪ್ರಸಿದ್ಧ ಹಾಗೂ ಜನಪ್ರಿಯವಾಗಿರುವಂತಹ ಪಾರ್ಕಿನ ದೃಶ್ಯವಾಗಿದೆ ಇಲ್ಲಿ ದೊಡ್ಡ ದೊಡ್ಡ ಮರಗಳು ಸುಂದರವಾದಂತಹ ನೈಸರ್ಗಿಕ ದೃಶ್ಯಗಳನ್ನು ಉಳ್ಳಂತಾಗಿದೆ ಪಾರ್ಕ್ ಆಗಿದೆ.

ನಾವೊಂದು ಅತ್ಯಂತ ಶಾಂತಿಯುತವಾಗಿರುವಂತ ಹಾಸ್ಪಿಟಲ್ ನ ದೃಶ್ಯವನ್ನು ನೋಡಬಹುದಾಗಿದೆ ಹಾಸ್ಪಿಟಲ್ ಗಳನ್ನು ಅತಿ ಹೆಚ್ಚಾಗಿ ಶಾಂತಿಯುತವಾದ ವಾತಾವರಣದಲ್ಲಿ ಇಡುತ್ತಾರೆ ಏಕೆಂದರೆ ಪೇಷಂಟ್ಸ್ ಗಳ ಯಾವುದೇ ತರದ ಸದ್ದುಗಳು ಆಗುವುದಿಲ್ಲ ಇದು ಅವರ ಹಾನಿಕರವಾಗಿರುತ್ತದೆ.

ಇಲ್ಲಿ ನಾವು ದೊಡ್ಡದಾಗಿರುವಂಥ ಒಂದು ಯೋಗ ಕ್ಲಾಸ ನ್ನು ನೋಡಬಹುದಾಗಿದೆ ಯೋಗವು ಒಂದು ಅದ್ಭುತವಾದಂಂತಹ ಒಂದು ರಾಮಬಾಣ ಎಲ್ಲಾ ರೋಗಕ್ಕೆ ಒಂದು ರಾಮಬಾಣವಾಗಿದ್ದು ಯೋಗ ಮಾಡುವುದರಿಂದ ನಮ್ಮ ವಯಸ್ಸು ಜಾಸ್ತಿ ಆಗುತ್ತದೆ ಮತ್ತೆ ನಮ್ಮ ಎಲ್ಲಾ ತರದ ರೋಗಗಳು ದೂರವಾಗುತ್ತದೆ.